ಆಮೇಲೆ ಈ ಬ್ಯಾಂಕಿಂಗ್ ಈ ಏ.ಟಿ.ಎಂ ಯೂಸೆಸ್ ಯನಪಾ ಅಂದ್ರೆ --

ಟ್ರೆಂಡಿ ಆಗುತ್ತೆ ಅಂತ ನ್ಯೂ ನ್ಯೂ ಹೈರ್ಸ್ಟಾಯ್ಲ್ ಮಾಡುವುದರಿಂದ --

ಇದು ಜೈನ ಬಸೀದಿ ಇಲ್ಲಿ ಏನಪ್ಪಾ ಎಂಥ ಅಂದ್ರೆ ಆಹ್ಹ್ ಜೈನರ --

ಇದಿಷ್ಟು ಕೆಟ್ಟದಾಗಿ ನಾರ್ತಿತೈತೆ ಅಂದ್ರೆ ನಮಗೆ ಮಾತ್ರ ಅದನ್ನ ಸಹಿಸ್ಕೊಳ್ಳಕೆ ಆಗೋದಿಲ್ಲ.

ಎಲ್ಲರು ಒಂದು ಮನೆಗ್ ಆಗ್ಲಿ ಕಾಲೇಜು ನಲ್ಲಿ ಆಗಲಿ ಒಂದ್ ಫಂಕ್ಷನ್ ಅಗ್ಲಿಕ್ ಹತ್ತದ ಅಂದ್ರೆ --

ಸೊ ಹಾಂಗಾಗಿ ಈಗ ಪಾರಲೌರ್ ಗಳು ದಿನ ದಿನ ಬಹಳ ಫೇಮಸ್ ಅಗ್ಲಿಕ್ ಹತ್ತವು.

ಸೊ ಬರಿ ರೆಡಿಮೇಡ್ ಅಷ್ಟೇ ಅಲ್ಲ ನಾವು ತಗೊಂಡ್ ಹೊಲ್ಸ್ಕೊಬೇಕಂದ್ರೂನು ಒಳ್ಳೆ ಒಳ್ಳೆ ಕ್ವಾಲಿಟಿ ಇವು ಬೇರೆ ಬೇರೆ ಡಿಸೈನ್ಸ್ ಇರೋವು --

ಕ್ರಫ್ಟ್ಸ್ ವರ್ಕ್ಸ್ ಗಳನ್ನು ಮಾಡಿಸ್ತಾಯಿದ್ದಾರೆ ಸೊ ಹಿಂಗ --

ಈಗೇನಪ್ಪಾ ಅಂದ್ರೆ ಹಳೆ ಕಾಲದ್ ತರ ಮದವಿ ಮಾಡ್ ಬಿಟಿಬಿಟರ್ ಈಗೆಲ್ಲ --

ಪ್ರತಿಯೊಂದ್ ವೆರೈಟಿ ಸಿಕ್ತವ್ ರೀ ಒಂದು ಕೂಲ್ ಡ್ರಿಂಕ್ಸ್ ಒಳಗ್ ಆಗಿರ್ಬಹುದು ರೀ ತಿನ್ನೋ ಐಟೆಮ್ಸ ಗಳಾಗಿರಬಹುದು ರೀ--

ಸೊ ಅಲ್ಲಿ ಏನಪ್ಪಾ ಅಂದ್ರೆ ಪ್ರಸಾದ ಇಟ್ಟಿರ್ತಾರೆ ಅಲ್ಲಿ ಹೋಗಿ ಪ್ರೇಯರ್ ಮಾಡಬಹುದು.

ಬಹಳ ಇಂಪಾರ್ಟೆಂಟ್ ಆಗ್ತದೆ ಸೊ ಇದು ನಮಗೆ ಜೀವ ಜಾಲವಾಗಿ --

ಈ ಬಾಡಿ ಫಿಟ್ನೆಸ್ ಮಾಡುದ್ರಲ್ಲಿ ಹಲವಾರು ರೀತಿ ಇದ್ದಾವು ರೀ ಯೋಗ ಇರ್ಬಹುದು ರೀ ಏರೋಬಿಕ್ಸ್ ಎಸ್ಸ್ರ್ಚಿಸೆ ಇರ್ಬಹುದು ಜಿಮ್ ಆಗಿರ್ಬಹುದು--

ಸೊ ಹಂಗಾಗಿ ಚಿಕ್ಕ ಮಕ್ಕಳಿಗೆ ಈಜು ಕಲ್ಸ್ಬೇಕು ಅಂತ --

ಆಮೇಲ್ ಎಲ್ಲ ಸಿಸ್ಟಮ್ ಬಹಳ ಚಂದ ಇರತೈತ್ರಿ ಅಟ್ರಾಕ್ಟಿವ್ ಅನ್ನಿಸತೈತಿ ನೋಡಾಕ.

ಇದೇನ್ ಪಾ ಅಂತ ಅಂದ್ರ ಇದಂದ್ರೆ ನೋಡಕ್ ಲಕ್ಷ್ಮಿಶ್ವರ ದೇವಸ್ಥಾನ ತರ ಕಾಣಿಸ್ತದೆ.

ಸೊ ಹೇಗೆ ಎಂದು ಮಾಲ್ ಗಳಲ್ಲಿ ಹೈಫೈ ಥಿಯೇಟರ್ ಇರ್ತವು ಎ ಸಿ ಥಿಯೇಟರ್ ಇರ್ತವು--

ಸಂಗೀತ ಯಾರಿಗೆ ಇಷ್ಟ ಆಗೋಲ್ಲ ನಂಗಂತೂ ಸಂಗೀತ ಬಹಳ ಇಷ್ಟ.